ಚೆನ್ನಾಗಿರುತ್ತ ಒಂದು ಅವ್ರು ಮನಸ್ಥಿತಿ ಎಲ್ಲ ಇತರ ನೋಡಿದಾಗ ಎಲ್ಲ ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ. ಇಂಥವೆಲ್ಲ ನಿರ್ಮಿಸ್ ಇಂಥವೆಲ್ಲ ನಿರ್ಮಾಣ ಮಾಡಬೇಕು.

ನೋಡಿ ಆಹ್ಹ್ ಕಾಡಲ್ಲಿ ಹುಲಿ ನೋಡಿ ಎಸ್ಟ್ ಚೆನ್ನಾಗಿದೆ ನೋಡಾಕ ಇವುಗಳನ್ನುತಗೊಂಡು ನಮಗೆ ಏನ್ ಮಾಡ್ತಾ ಇದ್ದರಪ್ಪಾ ಅಂದ್ರೆ ಬೋನ್ ಅಲ್ಲಿ ಹಾಕ್ತಿದ್ದಾರಾ ಝು ಅಲ್ಲಿ ಹಾಕ್ತಿದ್ದಾರಾ ಒಟ್ಟಾರೆ ನೋಡ್ಬೇಕು ನ್ಯಾಚುರಲ್ ಆಗಿ ಜೀವನ ಮಾಡ್ಲಿಕ್ ಬಿಡ್ಬೇಕು ಬದ್ಕಕ್ ಬಿಡ್ಬೇಕು.

ನಿತಿರೆ ಎಲ್ಲ ನಮಗ ಏನ್ ಪ್ರಕ್ರತಿ ಅಲ್ಲಿ ಹೈಲೈಟ್ ಅದ--

ಅಲ್ಲೇ ಉಲ್ತಾರೆ ಅಲ್ಲೇ ಸ್ವಲ್ಪ ನೀಟ್ನೆಸ್ ಮೈನ್ಟೈನ್ ಚೆನ್ನಾಗಿರುತ್ತೆ ಬೇರೆಯವರಿಗೂ ಎಲ್ಲರು ಒಂದೇ ತರ ಇರೋಲ್ಲ ಸ್ವಲ್ಪ ಮಂದಿ ಹಂಗ ಅಡ್ಜಸ್ಟ್ ಆಗ್ತಾರಾ ಸ್ವಲ್ಪ ಮಾಡಿ ಅಡ್ಜಸ್ಟ್ ಆಗೋಲ್ಲ--